ಇದು ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ನ--

ಇಲ್ಲಿ ಒಂದು ಸೂರ್ಯನ ಶಾಕದಿಂದ ನೀರನ್ನು ಕಾಯಿಸುವ ಒಂದು--

ಮತ್ತು ಔಷಧಿ ಡಬ್ಬಿಗಳಿದ್ದಾವೆ ಮತ್ತು ಚೀಲಗಳು ಇದ್ದಾವೆ.

ಹಳದಿ ಬಣ್ಣದ ಕಲರ್ ಕಾಣುತ್ತಿದೆ ಮತ್ತು ಕೆಳಗಡೆ ಲೈಟಿನ ಬೆಳಕು ಮಿಂಚುತ್ತಿದೆ.

ಇದರ ಒಳಗೆ ಒಬ್ಬ ಪುಟ್ಟ ಹುಡುಗ ಟ್ರ್ಯಾಕ್ಟರ್ ಅನ್ನು ಓಡಿಸ್ತಾ ಇದ್ದಾನೆ ಅದರ ಅವನ ಸುತ್ತಲೂ --

ಮತ್ತು ಕೆಳಗಡೆ ಒಂದು ಟೇಬಲ್ ಇದೆ.

ಮತ್ತು ಮೇಲ್ಗಡೆ ಕೂಡ ಗೋಡೆಗೆ ಅಂಟಿಸಿದ ಒಂದು ಪಾಂಪ್ಲೆಂಟ್ ಇದೆ.

ಚಿಕ್ಕ ಚಿಕ್ಕದಾದ ಹುಲ್ಲು ಇವೆ ಮತ್ತು ಕಲ್ಲುಗಳು ಇದ್ದಾವೆ.

ಎರಡು ಎಮ್ಮೆಗಳು ಒಂದರ ಮುಖಕ್ಕೆ ಒಂದು ಹಚ್ಚಿಕೊಂಡು ನಿಂತಿದ್ದಾವೆ.

ಇದು ಫ್ರಿಜ್ ಮತ್ತು ರೆಫ್ರಿಜಿರೇಟರ್ ದುಕಾನ್ ಆಗಿದೆ.

ಇದು ಒಂದು ಪೆಟ್ರೋಲ್ ಪಂಪ್ ಆಗಿದೆ.

ಮತ್ತು ಮೇಲ್ಗಡೆ ಬೂಸ್ಟ್ ಗಳು ಕಾಣಿಸುತ್ತಿದ್ದಾವೆ.

ಸುತ್ತಮುತ್ತಲು ಗಿಡಗಳು ಇದ್ದಾವೆ ಮತ್ತು ಲೈಟ್ ಗಳು ಇದ್ದಾವೆ ಮತ್ತು ಬಣ್ಣ ಬಣ್ಣದ ಲೈಟ್ಸ್ ಗಳು ಕೂಡ ಇದ್ದಾವೆ.

ಗೇಟ್ ಕಾಣುತ್ತಿದೆ ಮತ್ತು ಒಂದು ಅಂಗಡಿ ಕಾಣುತ್ತಿದೆ.

ಮತ್ತು ಆ ಮಸೀದಿಗೆ ಹಚ್ಚಂದು ಕಲರ್ ಹೊಡೆದಿದ್ದಾರೆ.

ಇಲ್ಲಿ ಕೆಳಗಡೆ ಮೂರು ಅಂಗಡಿಗಳು ಇವೆ ಮತ್ತು ಚಿಡಿಗಳು ಇದ್ದಾವೆ ಮತ್ತು ಒಂದು ಬೈಕ್ ಇದೆ.

ಇದು ಒಂದು ಟಿಪ್ ಟಾಪ್ ಹೇರ್ ಸಲುನ್ .

ತು ದೊಡ್ಡ ದೊಡ್ಡದಾದ ಅಕ್ಕ ಪಕ್ಕ ಕಟ್ಟಡಗಳು ಇದ್ದಾವೆ ಮತ್ತು ಕಾರ್ಚ್ ಗಳು ಇದ್ದಾವೆ.

ಹೊರಗಡೆ ಇಬ್ಬರು ಪುರುಷರು ನಿಂತಿದ್ದಾರೆ ಮತ್ತು ಮೂರು ಲೈಟ್ಸ್ ಗಳು ಕಾಣಿಸುತ್ತಿವೆ.

ಇದರಲ್ಲಿ ಕಾಫಿ ಟೀ ಸೋಪ್ ಸಾಫ್ಟಿ ಎಲ್ಲವ --